ಹೌದು. ಬುದ್ದಿ ಹೇಳಿದ್ರುಸ ನಾವು ಕೇಳ್ತಿದ್ವಿ ಅಲ್ಲ. ಈವಾಗ ಯಾರು ಕೇಳುದಿಲ್ಲ. ಹೌದು. ನಿಮ್ದು high school, girls boys mix ಇದ್ದದ್ದಾ?

ಹಾ ನಮ್ದು full girls ಮಾತ್ರ ಇದ್ದದ್ದು.

ಹಾಗೆ ಆಯ್ತು ಇವ್ರೆ ನಾನು ಮತ್ತೆ. ಮಾಡ್ಲಾ? ನಂಗ್ ಸ್ವಲ್ಪ ಕೆಲಸ.

ಏನ್ ಮಾಡಾತ್ತಿರೀ ಅರಾಮಾ? . ಅರಾಮ್ ನೋಡ್ರಿ ನೀವ್ ಅರಾಮದಿರಿ? ಅರಾಮ್ ನೋಡ್ರಿ ಚಾ? ಚಾ ನಮ್ದಾಯಿತ್ ನೋಡ್ರಿ ಮತ್ತ್ ರೀ ಹೆಂಗ ಮನ್ಯಾಗ ಎಲ್ಲರೂ ಅರಾಮ್?

ಹಾ ರೀ ಮತ್ತ್ ದೀಪಾವಳಿ ಬರಾತ್ತೆತ್ತಿ ಹೆಂಗ್ ನಡ್ದೈತ್ರಿ ? ದೀಪಾವಳಿಗೆ ಮನಿ ಎಲ್ಲಾ first ಸಾರಸ್ಕೋಬೇಕ್ರಿ ಮತ್ತ್ ಹಾಸ್ಗಿ ಎಲ್ಲಾ ತೋಳಿಬೇಕ ದೀಪಾವಳಿ ನಮ್ದ ದ್ ದೊಡ್ಡ ಹಬ್ಬಲ್ರೀ ಅದ್ ದೀಪಾವಳಿ. ಹಿಂದೂ ಮಂದಿದ್ ದೊಡ್ ಹಬ್ಬಾ ದೀಪಾವಳಿ ಹೌದಿಲ್ರಿ ? ಹಾ ದೊಡ್ಡ ಹಬ್ಬಾ ದೀಪಾವಳಿ ಅಲ್ರೀ ಹಿಂಗಾಗಿ ಮನಿ ಎಲ್ಲಾ first ಸ್ವಚ್ಚ ಗೊಳಿಸಿ ಅದನ್ನ ಮನೆಯೆಲ್ಲ ಶುಬ್ರಗೊಳಿಸಿ ಹಾಸ್ಗಿ ಎಲ್ಲಾ ತೋಳ್ದ ಹಾಕಿ ಬಟ್ಟಿ ಎಲ್ಲಾ ತೋಳ್ದ ಹಾಕಿ ಮನಿ ಎಲ್ಲಾ ಸಾರಸ್ಬೇಕು ಹೊಸಾ ಬಣ್ಣಾ ಹಚ್ಚಬೇಕ್ರಿ. ಹೌದ್ ಹೌದ್ ರೀ ಆಮೇಲ್ ನಮಗ್ ಸಾಮಾನಾ ಎಲ್ಲಾ ತಗೊಳೋವ್ ಬಾಳ್ ಇರ್ತಾವು ಹೌದಿಲ್ಲರ್ರೀ? ನಮ್ಮ್ ಅಡ್ಗಿ ಸಾಮಾನ ಹಾ. ಹಾ ಹೊಸಾ ಅರ್ಬಿ ತಗೋಬೇಕ. ಹಾ ರೀ ನಮ್ಮ್ ಕಡೆೇನೂ ಹಂಗೆ ರೀ ಹೊಸ್ ಹೊಸಾ ಬಟ್ಟಿ ತಗೊಳೋದು ಪ್~ ಮೊದ್ಲ್ ಮನಿ ಎಲ್ಲಾ clean ಮಾಡಕೊಂಡು ಆಮೇಲೆ ನಾವೆಲ್ಲಾ ಅಂಗ್ಡಿಗಳಿಗ ಹೋಗಿ ಹೊಸ್ಸ ಹೊಸಾ ಬಟ್ಟಿ ತಗೊಂಡು ಮತ್ತ್ ಆಮೇಲೆ ಸ್~ ಲಕ್ಷ್ಮೀ ಮಾಡೋ ಸ್~ ಸಮಾನ್ ಗಳೆಲ್ಲಾ ತಗೋಬೇಕ್ರಿ. ಪೂಜಾ ದೊಡ್ಡದ್ರಿ ಆಮ್ಯಾಗ ಹೊರಗ ಅಂಗಡಿ ವ್ಯಾಪಾರ್ಯಸ್ತರಿಗೂ ದೀಪಾಳಿ ದೊಡ್ಡ ಹಬ್ಬಾ . ಎಲ್ಲಾರಿಗೂ ದೊಡ್ಡ ಹಬ್ಬಾ ರೀ ಅದು ದೀಪಾವಳಿ ಒಳ್ಗನ ದೀಪಾವಳಿ ಆದ್ ಮರ್ದಿನಾನ ಪಾಡ್ಯೆ ಇತ್ತಲ್ಲರೀ ಪಾಡ್ಯೆ ದಿನಾನ ಹಾ ರೀ ಆವಾಗ ಪಾಂಡವ್ರನ್ ಆಕಳದ್ದು ಶಗ್ನಿ ಎಲ್ಲಾ ತಗೊಂಬಂದು ಅಮವಾಸ್ಸಿ ದಿನಾ ಏನ್ ಮಾಡೋದಂದ್ರೆ ಲಕ್ಷ್ಮೀ ಮಾಡೋದು. ಲಕ್ಷ್ಮೀ ಮಾಡಿ ಲಕ್ಷ್ಮೀಗೆ ಹೊಸಾ ಹೊಸಾ ಸೀರಿ ಬಳಿ ಅಲ್~ ಅಕಿನ್ನ ದೇವಿನೆಲ್ಲಾ ಅಲಂಕಾರ ಮಾಡಿ ಎಲ್ಲಾ ತರದ ಸೀ ತಿಂಡಿಗಳನ್ನ ಮಾಡಿ ಲಕ್ಷ್ಮೀ ಮುಂದ್ ಇಟ್ಟು ದೇವ್ರಿಗೆ ನೈವೇದ್ಯ ಮಾಡಿ. ಹಾ ಮುತ್ತೈದೇರ್ನೆಲ್ಲ ಕರ್ಸಿ ಉಡಿ . ಹಾ ರೀ ಉಡಿ ತುಂಬಿ . ನಮ್ದು ಲಕ್ಷ್ಮೀ ಪೂಜಾ ದೊಡ್ಡದ್ ಆದಂಗ್ ಹೌದಲ್ರೀ? . ಅವತ್ತ ಒಂದೈದ ಜನಾ ಉಪವಾಸ ಇದ್ದು ಮನಿಯವ್ರು ಉಪವಾಸ ಇದ್ದು ಹಾ ರೀ ಉಪವಾಸ ಬಿಡುದು ರಾತ್ರಿ ಎಲ್ಲಾ ಮತ್ತ್ ಮರ್ದಿನ ಏನ್ ಮಾಡೋದು ಆವಾಗ ಪಾಂಡುರಂಗನ್ ಇಡುದು ಬೆಳಿಗ್ಗೆ ಎದ್ದ್ ತಕ್ಷಣ. ಪಾಂಡುರಂಗನ್ನ ಇಡಬೇಕಾದ್ರ ಹೆಂಗ್ ಮಾಡ್ಬೇಕ್ರಿ ಆಕಳದ್ದ್ ಶಗಣಿನ use ಮಾಡ್ಬೇಕ್ ಅದಕ್ಕೆ ಆಕಳದ್ದ್ ಶಗಣಿ ತಗೊಂಡ ಬಂದು ಕೈಲೆ ಮು~ ಮೂರ್ತಿ ಮಾಡಿ ಐದ್ ತೈ ಐದ್ ಇದನ್ ಮಾಡಿ ಬಾಗ್ಲಿಗ್ ಎರಡು. ಒಲಿ ಇದ್ರೆ ಒಲಿ ಮುಂದೊಂದು ಮತ್ತ್ ಜಗಲಿ ಜಗಲಿ ಮುಂದೊಂದು ಅಡ್ಗಿ ಮನಿಗೊಂದ್ ಮತ್ತ ಗೂ~ ತಿಪ್ಪೇ ಇರ್ತಿತಲ್ಲ ma'am ತಿಪ್ಪೇ ಅಂದ್ರೆ ಅ~ ಕ ~ ಇದನ್ನ ಹಾಕೋದ್ ಶಗಣಿ ಅದೆಲ್ಲಾ ಹಾಕೋದಿರುತ್ತಲ್ಲ ಅಲ್ಲಿ ಒಂದ್ ಮಾಡೀರ್ತಾರಾ ಎಲ್ಲಾ ಕಡೆ ಒಂದೊಂದ್ ಇಟ್ಟ್ಬಿ ಡುದು. ಇಸ್ಟ್ ಎಲ್ಲಾ ಗೊತ್ತಿಲ್ಲಬಿಡ್ರಿ ನಮ್ದು ಶಹರ್ ಆಕ್ತಿತಲ್ಲರೀ ನಮ್ದು ನಾವ್ ಏನ್ ಮಾಡ್ತೀವ್ ರೀ ಬಾಗ್ಲದ್ದ್ ಮುಂದಿಡ್ತೇವಿ ಆಮ್ಯಾಗ ತುಳ್ಸಿ ಮುಂದಿಡ್ತೇವ್ ರ್ರೀ.

ಹಾ ಮುಂಜಾನ್ ಪೂಜೆ ಮಾಡ್ತಿವಿ ಆಮೆಗಾ ಅದಕ್ಕ ಉತ್ರಾಣಿ ಕಡ್ಡಿ ಹಚ್ಚುದು ಆಮ್ಯಾಗ ಅದ್ ಹಳ್ದೀದ್ ಒಂದ್ ಹೂ ಸಿಗ್ತೆತ್ ರ್ರೀ. ಹಾ ಹೊನ್ನಂಬ್ರಿ ರೀ ಅದ ಹೊನ್ನಂಬ್ರಿ ಹೂ ಅಂತರ ಅದಕ್ಕ. ಹಾ ಹೊನ್ನಂಬ್ರಿ ಅಂತಾರನ್ರಿ ಆದ್ ರಂಗೋಲಿ ಎಲ್ಲಾ ಹಾಕಿ ಪಾಂಡವ್ರನಿಟ್ಟ್ ಸಂಜೀಕಂತಂದ್ರ ಕಳಸ್ತೀವ್ ರೀ . ನೀವ್ ರಂಗೋಲಿ ಹಾಕ್ತಿರನು? ನಾವೆನ್ ಮಾಡ್ತಿವ್ ರೀ ಸುಣ್ಣದ್ಲೆ ಕೃಷ್ಣನ್ ಹೆಜ್ಜಿ ಇರ್ತವಲ್ಲ ಹೆಜ್ಜಿ type ಎರಡೂ ಕೈ ತಗೊಂಡು ಸುಣ್ಣದ್ಲೇ ಹೆಜ್ಜಿ type ಇಟ್ಟ್ ಅದಕ್ಕೆಲ್ಲಾ ಬರಳಿನ type ಇದನ್ ಚಿತ್ತಾರ ಮಾಡಿ. ಅಂದ್ರ ಪಾಂಡವ್ರ್ ಒಳಗ್ ಬರ್ಬೇಕ ಮತ್ತ್ ಸಂಜೀಮುಂದಾಗನ ಏನ್ ಮಾಡೋದು evening ಸಂಜೀಮುಂದಾಗನ ಅವ್ನೆಲ್ಲನು ತಗೊಂಡ್ ಹೋಗಿ ಪೂಜಿ ಮಾಡಿ ಮ್ಯಾಳ್ಗಿ ಮ್ಯಾಲೆ ಇಟ್ ಬರ್ತೆವ್ ರಿ. ಕಳಸ್ ಬರ್ತೇವ್ ರೀ ನಾವ್ ಪಾಂಡವ್ರ ಅಂತೇವಿ ಒಬ್ಬೊಬ್ರ ಹಟ್ಟೆವ್ವ ಅಂತಾರ್ರು ಒಬ್ಬೊಬ್ರ ನಾವ್ ಗುಳ್ಳವ್~ ಮೊದ್ಲ್ ಗುಳ್ಳವ್ವ ಅಂತಿದ್ವಿರೀ ನಾವ್ ಒಬ್ಬೊಬ್ಬರೂ ಒಂದೊಂದ್ ಹೆಸರಿಟ್ಟಿರ್ತಾರ್.

ಪಾಂಡವ್ರನ ಹಾ ಅದನ್ ಕಳಸಿ ಆಮ್ಯಾಗ್ ರಾತ್ರಿ ಸಂಜಿೀ ಸುಮಾರ್ ಲಕ್ಷ್ಮೀ ಪೂಜಾ ಮಾಡಿ ಎಲ್ಲಾರ್ನೂ ಕರ್ದಿ ಉಡಿ ತುಂಬಿಸಿ. ಹಾ ರಿ ನಾವೂ ಹಿಂಗೆ ಮಾಡ್ತೀವ್ . ಪಟಾಕ್ಷಿ ಹೌದಿಲ್ಲರ್ರಿ full ಜೋರ ಹಬ್ಬಾ ಎಲ್ಲಾರ್ಗೂ . ಮಕ್ಳೆಲ್ಲಾ ಪಟಾಕಿ ಹೊಡ್ಯೋದು ಗಾಡಿ ಇರ್ತದಲ್ಲ ಗಾಡಿಗೂ ಲಕ್~ ಗಾಡಿಗೂ ಲಕ್ಷ್ಮೀ ಮಾಡೀ ಗಾಡಿಗೂ ಸೀರಿ ಏರ್ಸಿ same ಮನ್ಯಾಗ ಹೆಂಗ್ ಲಕ್ಷ್ಮೀ ಮಾಡ್ತಿವ same ಗಾಡಿಗನೂ ಹಂಗೆ ಲಕ್ಷ್ಮೀ ಮಾಡ್ತೀವ್ರಿ. ಹಾ ಮನೀ ತುಂಬ ದೀಪಾ ಕಂಡ್ರ ನಮಗ್ ದೀಪಾವಳಿ ಹಬ್ಬಾ ಹೌದಿಲ್ಲರ್ರಿ. ಹಾ ರಿ ಈ ದೀಪಾವಳಿ ಎದಕ್ಕ ಆಚರಸ್ತಾರಂದ್ರ ರಾಮಾ ಸೀತೆ ವನ್ವಾಸಕ್ಕ ಹೋಗಿ ವಾಪಸ್ ಬಂದ್ರಲ್ಲಾರಿ ರಾಮಾ ಸೀತೆ ವನ್ವಾಸ್ದಾಗಿಂದ ಬಂದಿದ್ದ ಹದ್ನಾಲ್ಕ ವರ್ಷ ವನ್ವಾಸಾ ಮೂಗ್ಸಿ ಬಂದಿದಕ್ಕ ಅವತ್ತ ಅವ್ರ ಬರ್ತಾರ ಅಂತೇಳಿ ಅಯೋಧ್ಯೆಯನ್ನೆಲ್ಲಾ ದೀಪದಿಂದ ತುಂಬ್ಸಿದ್ರಂತ್ರಿ ಆದ್ದರಿಂದ ಅವಾಗಿನ್ಲಿದ್ದ ಎಲ್ಲರೂ ದೀಪವಳಿಯನ್ನ ಆಚರಸ್ತಾರ ಆವಾಗ ದೀಪಾವಳಿ ಆಚರ್ಸೀದ್ವಿ ಅಂತೇಳಿ ಎಲ್ಲಾ ಮಕ್ಕಳ್ಗೂ ತೀಳ್ಸಿ ಕೊಟ್ಟೇವ್ರಿ. ಆಯ್ತಲ್ಲರೀ ಆಯ್ತ ನಮಗೂ time ಆಯ್ತ ಕೆಲ್ಸ ಐತ್ರೀ.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

Phone ನ್ಯಾಗೆಲ್ಲ ಹಿಂದಿಂದ ಭಾಳ್ ನೆನಪ್ ಮಾಡ್ಕೋತಿರ್ತಿವಿ.

ಹ್ಮ್. ನಾವೇನೋ ಒಂದ್ ನಮಗ್ ಇದು ಇದ್ರು ಸಮಸ್ಯೆ ಇದ್ರು ಹೋಗಿ ಹೇಳಿದ್ರ ಅವರ ನಮ್ಗ ಎಷ್ಟ ಇದಿನ್ ಮಾಡ್ತಿದ್ರ help ಮಾಡ್ತೀದ್ರ ಭಾಳ್ help . ಮಾಡ್ತೀದ್ರ ಮಾಡೇವಿ ನಾವ್

ಅವಾಗೆಲ್ಲಾ ಭಾಳ್ enjoy ಮಾಡೇವಿ ನಾವ್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

ಏನೋ ಒಂದಥರಾ ಈಗಿಂತರ ಇ~ ಇದ್ life style ನೋಡಿದ್ರ ಅವಾಗಿಂದ್ ಭಾಳ್ best ಅಂತ ಅನಸ್ತೈತಿ. ಹ್ಮ್ ಹ್ಮ್ ಅದ ನಿಮ್ ಮಕ್ಳ ಎಲ್ಲಾ ಹೋಗ್ಯಾರೇನ್ರಿ college ಗೆ?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

ಏನ್ ಈಗೀನಷ್ಟ ಇದ್ ಇದ್ದಿಲ್ಲಾ, ಆವಾಗ ನಾವು ಹೋಗೋವಾಗ. ಈಗೇಲ್ಲಾ ಭಾಳ್ fast ಐತೆಲ್ಲಾ ಈಗ .

ನಮಗ time ಸಿಗ್ತಿತ್ ನಮಗ. ಇಷ್ಟ fast ಇದ್ದಿಲ್ಲಾ.